ಗಾಂಧೀಜಿಯವರ ಸ್ಟ್ಯಾಚು ಇದೆ. ಆ ಪ್ರತಿ ಸಾರಿ ಹ್ಮ್ ಆಗಸ್ಟ್ ಹದಿನೈದು ಬಂದಾಗ ಸ್ವಾತಂತ್ರ್ಯ ದಿನಾಚರಣೆಗೆ ಗಾಂಧಿ ಸ್ಟ್ಯಾಚು ಗೆ ಮಾಲಾರ್ಪಣೆ ಕೂಡ ಮಾಡ್ತಾ--

ಹೊರಗಡೆ ಪ್ರವಾಸಕ್ಕೆ ಹೋದಾಗ ಆಗಲಿ ಬೆಟ್ಟ ಗುಡ್ಡಕ್ಕೆ ಹೋದಾಗ ಆಗ್ಲಿ ಈ ರೀತಿ ಟೆಂಟ್ ಗಳನ್ನೂ ಹಾಕ್ಕೊಂಡು ಉಳ್ಕೊಳಕ್ಕೆ ನಮಗೆ ಯಾವುದೇ ರೀತಿ ವಸತಿ ವ್ಯವಸ್ಥೆ ಇಲ್ದಿರೋ ಕಾರಣ --